ಮಂಗ್ಳುರ್ ಅಲ್ಲಿ ನಿರ್ಮಾಣ ಮಾಡಲಾಗಿದೆ ಮತ್ತು ಇದರಲ್ಲಿ ಮೋಟಾರ್ ಸೈಕಲ್ ಸರ್ವಿಸ್ ಮಾಡಲು --

ಇದು ಒಂದು ಕಾಫಿ ಕಪ್ ಇದರಲ್ಲಿ ಕಾಫೀ ಅನ್ನು ನೀಡಲಾಗಿದೆ ಇದರ ಹೆಸರು ನೆಸ್ ಕಾಫೀ ಅಂತ.

ಇದರು ಕಟ್ಟಡ ಅತಿ ಸುಂದರವಾಗಿ ಕಾಣುಸ್ತಿದೆ .

ಇದು ಒಂದು ಕಾಲ್ ಸೆಂಟರ್ ಇಲ್ಲಿ ಅತಿ ಹೆಚ್ಚಿನ ಜನ ವಿವಿಧ ರಕಗಳ ಸ್ಕೀಮ್ ಗಳ ಬಗ್ಗೆ --

ಇದು ಒಂದು ಮಸೀದ್ ಮಸೀದ್ ಅಲ್ಲಿ ಅಲ್ಲಾ ವನ್ನು ಪ್ರಾರ್ಥನೆ ಮಾಡುತ್ತಾರೆ ಮತ್ತು --

ಇದು ಒಂದು ಮ್ಯಾಜಿಕಲ್ ಶೋ ಇದರಲ್ಲಿ--

ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಲು--

ಯೋಜನೆಗಳನ್ನು ನೀಡಿದ್ದಾರೆ ಮತ್ತು ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚಿನ ಯೋಜನೆಗಳನ್ನು --

ಇದು ಒಂದು ಐಸ್ ಕ್ರೀಮ್ ಪೆಟ್ಟಿಗೆ ಅಂಗಡಿ ಇದನ್ನು ದ್ವಿಚಕ್ರ ವಾಹನದಲ್ಲಿ--

ಅತಿ ಹೆಚ್ಚಾಗಿ ಎಮ್.ಏನ್.ಸಿ ಕಂಪನಿ ಗಳಲ್ಲಿ --

ನೀಡಲಾಗುತ್ತಿದೆ ಮತ್ತು ಇದರಲ್ಲಿ ಮನೆಯ ಲೋನ್ನು ಗಳು --

ಬೆಂಗಳೂರು ಮತ್ತು ಅತಿ ದೊಡ್ಡ ದೊಡ್ಡ ಮಹಾನಗರದಲ್ಲಿ ನಿರ್ಮಾಣ ಮಾಡುತ್ತಾರೆ.

ಇದು ಒಂದು ಬಸ್ಸು ಗಳು ನಿಲ್ಲಿಸುವಂತಹ ನಿಲ್ದಾಣ ಇದನ್ನೇ ಬಸ್ ಸ್ಟಾಂಡ್ ಅಂತಾನು ಹೇಳ್ತಾರೆ .

ಇದು ಒಂದು ಐಡಿಯಾ ಮೊಬೈಲ್ ಶೋರೂಮ್ . ಇದರಲ್ಲಿ --

ಬೋಟಿಂಗ್ ಮದ್ಯದಲ್ಲಿ ಗಿಡಗಳನ್ನು ಬೆಳೆಸಿದ್ದಾರೆ.

ಇದು ಒಂದು ಬೈಕ್ ಪ್ಯಾಲೇಸ್ .

ಕ್ಲಾಸಿಕಲ್ ಡಾನ್ಸ್ ಮಾಡೊತರ ನಮಗೆ ಚಿತ್ರವನ್ನು ಕಾಣಸ್ತಿದೆ.

ಇದು ಒಂದು ನ್ರತ್ಯ ಪ್ರದರ್ಶನ ಶಾಲಾ ಇದನ್ನು ಕ್ಲಾಸಿಕಲ್ ಡಾನ್ಸ್ ಅಂತಾನೂ ಹೇಳಬಹುದು ಇಂದು--

ಇದು ಒಂದು ಸ್ತಬದಲ್ಲಿ ನಿಲ್ಲಿಸುವಂತಹ ಈಶ್ವರನ ವಿಗ್ರಹ.